ಮಧ್ಯದಲ್ಲಿ ಕುರ್ಚಿ ಇದೆ ಹಾಗು ಹಿಂಬದಿಯನ್ನು ಹೂಗಳು ಮತ್ತು ಲೈಟ್ ಗಳಿಂದ ಸಿಂಗರಿಸಿದ್ದಾರೆ.

ಬಿಳಿ ಕೆಂಪು ಹಳದಿ ಹಸಿರು ಬಣ್ಣದ ಹೂಗಳಿಂದ ಸಿಂಗರಿಸಿದ್ದಾರೆ.

ಈ ಚಿತ್ರದಲ್ಲಿ ಉಡುಗೊರೆಯ ಅಂಗಡಿ ಇದೆ.

ಎರಡನೆಯದಲ್ಲಿ ಗೊಂಬೆಗಳು ಮೂರು ನಾಲಕ್ಕು ಐದರಲ್ಲಿ ದಿನನಿತ್ಯ ವಸ್ತುಗಳಿವೆ.

ಗಿಡ ಮರಗಳಿವೆ ಹಾಗೂ ಹಲವಾರು ಜನರಿದ್ದಾರೆ.

ಹಾಗು ಕಟ್ಟಡದಲ್ಲಿ ಒಂದು ಬ್ಯಾಂಕ್ ಇದೆ ದ್ವಿಚಕ್ರ ವಾಹನಗಳಿವೆ.

ಒಂದು ಕಟ್ಟಡವಿದೆ ಹಾಗೂ ಬ್ಯಾಗು ಮತ್ತು ಪಕ್ಕದಲ್ಲಿ ಅಂಗಡಿ ಇದೆ.

ಈ ಚಿತ್ರದಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ.

ಹಾಗೂ ಜಿಮ್ಮಿನ ಬ್ಯಾನರ್ ಕೂಡ ಹಾಕಿದ್ದಾರೆ ರಂಗೋಲಿಯನ್ನು ಬಿಡಿಸಿದ್ದಾರೆ.

ಹಲವಾರು ಜನರಿದ್ದಾರೆ ಕ್ರಿಕೆಟ್ ಆಡುತ್ತಿದ್ದಾರೆ ಹಾಗು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ.

ಕಬ್ಬಿಣದ ಗ್ರಿಲ್ ಗಳಿವೆ ಒಂದು ಡ್ರಮ್ ಇದೆ.

ಗಿಡಗಳಿವೆ ದೂರದಲ್ಲಿ ಬೆಟ್ಟವಿದೆ ಹಾಗೂ ಬಲಭಾಗದಲ್ಲಿ ಜನರಿದ್ದಾರೆ.

ಹಾಗೂ ಪಕ್ಕದಲ್ಲಿ ವಿದ್-ದ್ವಿಚಕ್ರ ವಾಹನ ಸೈಕಲ್ ಗಳು ಇವೆ.

ಬಾಗಿಲು ಇದೆ ಹಾಗು ಕಬ್ಬಿಣದ ಗ್ರಿಲ್ ಗಳಿವೆ.

ಕಿತ್ತಾಳೆ ಮತ್ತು ಹಸಿರು ಬಣ್ಣದ ಹೂಗಳನ್ನು ಮಾರುತ್ತಿದ್ದಾರೆ ಬಲಭಾಗದಲ್ಲಿ ವ್ಯಕ್ತಿಗಳು ಕೂತಿದ್ದಾರೆ.

ಬ್ಯಾಸ್ಕೆಟ್ ಇದೆ ಹಾಗೂ ಟೇಬಲ್ ಗಳಿವೆ.

ಈ ಚಿತ್ರದಲ್ಲಿ ಒಂದು ಗ್ರಂಥಾಲಯ ಇದೆ ಒಬ್ಬ ವ್ಯಕ್ತಿಯು--

ಮತ್ತು ಸಿಮೆಂಟಿನಿಂದ ಮಾಡಿರುವ ನೆಲದ ಟೈಲ್ಸ್ ಗಳಿವೆ.

ವ್ಯಕ್ತಿಯು ಕೈಯಲ್ಲಿ ಹೂ ಹಿಡಿತದಾನೆ ಟೇಬಲ್ ಇದೆ ಮತ್ತು ಒಂದು ಬ್ಯಾನರ್ ಇದೆ.

ಅದರ ಹಿಂಭಾಗ ಕಟ್ಟಡಗಳಿವೆ ಸುತ್ತಲೂ ಗಿಡ ಮರಗಳಿವೆ ಕಪ್ಪು ಬಣ್ಣದ --